ಹಾಗು ಇಲ್ಲಿ ನಮ್ಮ ಫೋನಿಗೆ ಮಾಡಿದಾದ್ರ ಇದಕ್ಕೆ ಮಾಡಿ ಫೋನ್ ಪ್ಲೇ --

ಅದರ ಬದಲು ಇದಿಷ್ಟು ಗಿಡ ಬೆಳೆಸಿದರೆಎಂಥ ಚಂದವಾಗಿ ಹೋಗುತ್ತದೆ

ಕಾಫಿ ಯನ್ನು ಕುಡಿಯಲು ಟೈಮ್ ಸ್ಪೆಂಡ್ ಮಾಡಲು ತುಂಬಾ ಅಚ್ಚುಕಟ್ಟಾದ ಸಮಯವನ್ನು ಸಿಗುತ್ತದೆ ಆ ಕಾಫಿ ಬಾರನ್ನು ನೊಡುವುದಕ್ಕೆ ತುಂಬಾ ಸುಂದರವಾಗಿದೆ ಹಾಗಾಗಿ ಈ ಕಾಫಿ ಬಾರಲ್ಲಿ ಕುತುಕೊಂಡು ಕಾಫಿ ಕುಡಿಯುದರಿಂದ ಮನಸಿಗೆ ನೆಮ್ಮದಿಯಾಗು --

ಇಲ್ಲಿ ನೊಡಲು ಕ್ರಿಶ್ಚನ ಅವರ್ರು ಅವರು ಹೆಂಗೆ ಶಿಕ್ಷೆ ನೊಡಬಹುದು ಇಲ್ಲಿ ತುಂಬಾ ತುಂಬಾ ಹಲವರು ಕ್ರಿಶ್ಚನ ಇವರು ಆಗಿದ್ದರೆ ಇವೆರಿಗೆ ಮೊಳೆಯಲ್ಲ ಕುಕ್ಕಿಕುಕ್ಕಿ ಇದು ಮಾಡಿದ್ದಾರೆ .